ಬುಕ್ ಸ್ಟಾಲ್ ನಲ್ಲಿ ಹಲವಾರು ಪುಸ್ತಕಗಳಿವೆ ಮತ್ತು ಪೆನ್ನುಗಳಿವೆ.

ಈ ಪಾರ್ಕ್ ನ ಒಳಗಡೆ ಬುರ್ಖಾ ಹಾಕಿಕೊಂಡು ಕೆಲವು ಮಹಿಳೆಯರು ಕುಳಿತುಕೊಂಡಿದ್ದಾರೆ.

ಈ ಕಡೆ ಇಬ್ಬರು ಮೂಗರು ಪುರುಷರು ಮತ್ತು ನಾಲ್ಕೈದು ಜನ ಹೆಣ್ಣುಮಕ್ಕಳು ಇದ್ದಾರೆ.

ರಸ್ತೆಯ ಅಕ್ಕ ಪಕ್ಕದಲ್ಲಿ ಹಲವಾರು ಕುರ್ಚಿಗಳಿವೆ.

ಅಸ್ಟ್ ಜನ ಮುಂದೆ ಸಣ್ಣ ಸಣ್ಣ ಗಿಡಮರಗಳಿವೆ.

ಆ ಬೋರ್ಡ್ ನ ಮೇಲೆ ಹ್ಯಾಪಿ ದಿವಾಲಿ ಅಂತ ಬರೆದಿದ್ದಾರೆ.

ಈ ಕೋಣೆಗೆ ಒಂದು ಕಿಟಕಿ ಇದೆ.

ಕಚೇರಿಯ ಮೇಲೆ ಜಿಲ್ಲಾ ವ್ಯವಸ್ಥಾಪರ ಕಛೇರಿ ಡಾ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಚಾಮರಾಜನಗರ ಅಂತ ಬರೆದಿದ್ದಾರೆ.

ಒಂದು ಬೈಕ್ ಇನ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಹಾಗೂ ಈ ಕಚೇರಿಯ ಒಳಗಡೆ ಸ್ವಲ್ಪ ಜನರು ಕುಳಿತುಕೊಂಡಿದ್ದಾರೆ.

ಇಲ್ಲಿ ಒಂದು ಎರಡು ಅಂತಸ್ತಿನ ಮನೆ ಇದೆ.

ಒಂದು ಅಂಗಡಿಯ ಹೆಸರು ಕರೀಂನಗರ್ ಡೈರಿ ಡಿಪಾರ್ಟ್ಮೆಂಟ್ ಡೈರಿ ಪಾಪುಲರ್ ಅಂತ ಬರ್ದಿದ್ದಾರೆ.

ಹಾಗೂ ಒಬ್ಬ ಹುಡುಗಿ ಸ್ಕೂಟಿ ಮೇಲೆ ಕುಂತ್ತಿದಾಳೆ.

ಮತ್ತು ಒಂದು ಹೆಣ್ಣು ಮಗಳ ಕೂ ಭಾವಚಿತ್ರ ಕೂಡ ಇದೆ.

ಹಾಗು ಆ ಕಡೆಯಿಂದ ಒಬ್ಬ ವ್ಯಕ್ತಿಯು ಸ್ಕೂಟಿ ಮೇಲೆ ಬರುತ್ತಿದ್ದಾನೆ.

ಇಲ್ಲಿ ನಾಲ್ಕು ಜೆ_ಸಿ_ಬಿ ಗಳು ಇವೆ.

ಮತ್ತು ಅಲ್ಲಿ ಒಂದು ಕಾಮನಬಿಲ್ಲಿನ ಚಿತ್ರವು ಇದೆ.

ಇದೊಂದು ಡಿ ಮಾರ್ಟ್ ಅಥವಾ ಸೂಪರ್ ಮಾರ್ಕೆಟ್ ಇರಬಹುದು.

ಆ ಅಂಗಡಿಯ ಮೇಲೆ ತುಕ ಮಾಡುವ ಒಂದು ಮಷೀನ್ ಇದೆ.

ಹಾಗು ಇಲ್ಲಿ ಕೆಳಗಡೆ ಹಲವಾರು ಸ್ವೀಟ್ ಗಳನ್ನು ಚೆನ್ನಾಗಿ ಶಿಸ್ತಿನಿಂದ ಜೋಡಿಸಿಕ್ಕಿದ್ದಾರೆ.

ಇದು ಒಂದ್ನ ಚರ್ಚ್ ನ ಒಳಗಿನ ದೃಶ್ಯವಿದೆ.

ಸೆಕ್ಷನಿನಲ್ಲಿ ಹಲವಾರು ಬಟ್ಟೆಗಳನ್ನು ಚೆನ್ನಾಗಿ ಶಿಸ್ತಿನಿಂದ ಜೋಡಿಸಿಕ್ಕಿದ್ದಾರೆ.

ಇಲ್ಲಿ ಟ್ಯೂಬ್ ಲೈಟ್ ಮತ್ತು ನಾರ್ಮಲ್ ಲೈಟ್ ಗಳು ಕೂಡ ಇಲ್ಲಿವೆ.

ಆ ಬ್ಯಾನರ್ ನ ಮೇಲೆ ಹಲವಾರು ತಿಂಡಿ ತಿನಿಸುಗಳನ್ನು ಚೆನ್ನಾಗಿ ಜೋಡಿಸಿದ್ದಾರೆ.

ಇಲ್ಲಿ ಹಲವಾರು ಹೊಸ ಹೊಸ ಬೈಕ್ ಗಳನ್ನು ನಿಲ್ಲಿಸಲಾಗಿದೆ.

ಈ ದೃಶ್ಯದಲ್ಲಿ ನಾಲ್ಕೈದು ಜನರು ಹೆಣ್ಣುಮಕ್ಕಳು ಕಾಣಿಸುತ್ತಿದ್ದಾರೆ.

ಈ ಶಾಲೆಯ ಎದ್ರುಗಡೆ ಒಂದು ದೊಡ್ಡ ಗ್ರೌಂಡ್ ಇದೆ.

ಮತ್ತು ಈ ಗ್ರೌಂಡಿನಲ್ಲಿ ಹಲವರು ಗಿಡ ಮರಗಳಿವೆ.

ಮತ್ತು ಒಂದು ದೊಡ್ಡ ಗಿಡಮರವು ಕಾಣಿಸುತ್ತಿದೆ.

ಅವಳು ತುರುಬನ್ನು ಹಾಕಿಕೊಂಡು ಅದಕ್ಕೆ ಹೂ ಗಳನ್ನು ಅಚ್ಚಿದಾಳೆ.

ಮತ್ತು ಒಳಗಡೆ ಮತ್ತೊಬ್ಬಳು ನೀಲಿ ಬಣ್ಣದ ಡ್ರಸ್ ಗಳನ್ನು ಹಾಕಿಕೊಂಡಿದ್ದಾಳೆ.

ಈ ಅಂಗಡಿಯಲ್ಲಿ ಹಲವಾರು ಕಬ್ಬಿಣದ ಅಲಮಾರಿಗಳಿವೆ.

ಇ ಅಲಮಾರಿಗಳಲ್ಲಿ ಹಲವಾರು ಸಾಮಾನುಗಳನ್ನು ಜೋಡಿಸಿದ್ದಾರೆ.

ಇದು ಒಂದು ಕಟಿಂಗ್ ನ ಶಾಪ್ ಇದೆ.

ಈ ಕಟ್ಟಡದ ಎದುರು ಎರಡ್ಮೂರು ಗಿಡಮರಗಳಿವೆ.

ಮತ್ತು ಇಲ್ಲಿ ಸಣ್ಣ ಸಣ್ಣ ಹುಲ್ಲು ಬೆಳೆದಿದೆ.

ಈ ಪ್ರದೇಶದ ಸ್ವಲ್ಪ ದೂರದಲ್ಲಿ ಒಂದು ನೀರು ನಿಂತಿರುವ ಸ್ಥಳವಿದೆ.

ಅ ಒಂದು ಟೇಬಲ್ ಇದೆ ಮತ್ತು ಒಂದು ಕುರ್ಚಿ ಇದೆ.